ಅ ಇಲ್ಲಿ ಶಾಂಪೂ ಅ ತಿನ್ನುವ ಐಟಮ್ಸ್ ಎಲ್ಲ ಸ ಸಹ ಸಿಗುತ್ತದೆ.

ಮೂರ್ಜನ ಮೆಡಿಕಲ್ ಸಪ್ಲೈ ಮಾಡುತ್ತಿದ್ದಾರೆ ಮೆಡಿಸಿನ್ ಗಳನ್ನು ಸಪ್ಲೈ ಮಾಡುತ್ತಿ.

ಇಲ್ಲಿ ಸೋಪ್ ಸಾಬೂನು ಶಾಂಪೂ ಚಾಕಲೇಟ್ ಅ ಇದೊಂದು ದಿನಸಿ ಅಂಗಡಿ ಆಗಿದೆ ಇಲ್ಲಿ ಎಲ್ಲ ಥರದ.